ಇದು ಒಂದು ಆಫೀಸ್ ತರ ಕಂಠ ಇದೆ ರೆಡ್ ಕಲರ್ ಇದೆ ತುಂಬ ಫ್ಲೂರ್ಸ್ ಇದ್ದವೇ ಒಂದ್ ಐದ್ ಫ್ಲೂರ್ಸ್ ಇದ್ದವೇ ಮುಂದೆ ಪಾರ್ಕಿಂಗ್ ಇದೆ.

ಅದ್ರ ಮುಂದ್ಗಡೆ ಕಾರ್ಗ ಳು ನಿಂತಿದವೇ ಮೂರು ವೈಟ್ ಕಾರ್ ಕಾಣ್ತಾ ಇದೆ ಒಂದು ರೆಡ್ ಕಾರ್ ಇದೆ .

ಈ ಚಿತ್ರದಲ್ಲಿ ನೋಡತಾ ಇರೋದು ಒಂದು ದೇವಸ್ಥಾನ ಥರ ಇದೆ ಮುಂದ್ಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ .

ಈ ಚಿತ್ರದಲ್ಲೀ ಕಾಣುತ ಇರೋದೂ ತುಂಬ ಬಿಲ್ಡಿಂಗ್ ಗುಳು ಕಾಣುತ ಇದಾವೆ ಇದು ಯಾವ್ದೋ ಒಂದು ಅಆಆ ಮೆಟ್ರೋಪೊಲಿಟಿನ್ ಸಿಟಿ ಇದ್ ಆಗಿರ್ಬೇ .]

ಈ ಕಬ್ಣದ ಗೇಟು ಮೇಲ್ಗಡೆ ಬ್ಲೂ ಕಲರ್ ದಾಗಿದೆ ಕೆಳಗಡೆ ವೈಟ್ ಕಲರ್ ಇಂದ ಕಲರ್ ಹೊಡ್ದಿದಾರೆ.

ಒಂದು ಪಾರ್ಕಿಂಗ್ ಎಲ್ ಮಾಡಬೇಕು ಆ ಜಗದಲ್ಲಿ ಮಾಡಿದರೆ ರೋಡ್ ಪಕ್ಕ ಜಾಗ ಪಾರ್ಕಿಂಗ ಮಾಡಬೇಕು.

ಕೆಲ್ಗಡೆ ಒಂದು ಗ್ರೌಂಡ್ ಫ್ಲೋರ್ ಇದೆ ಹಾಗೆ ಫಸ್ಟ್ ಫ್ಲೋರ್ ಕೂಡ ಕಂಠ ಇದೆ.

ಈ ಚಿತ್ರದಲ್ಲಿ ಕಾಣತಾ ಇರೋದು ಒಂದು ಜಾತ್ರೆ ಸಂಭಾರಂಭ ಥರ ಕಣತಾ ಇದೆ ತುಂಬ ಜನರಿದ್ದಾರೆ .

ಕಲ್ಲಿದ್ದೆ ರಸ್ತೆ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ.

ಈ ಚಿತ್ರದಲ್ಲಿ ಕಾಣ್ತ ಇರೋದು ಮಕ್ಕಳು ಯಾವ್ದೋ ಒಂದು ಪರೀಕ್ಷೆ ಕೆ ಬರೀತಾ ಇರೋ ಥರ ಕಾಣ್ತಾಇದೆ ಎಲ್ಲಾರು ಕೆಲ ಒಂದು ಡಿಸ್ಟೆನ್ಸ್ ಅಲ್ಲಿ ಮೈನ್ಟೈನ್ ಮಾಡಿ ಪರೀಕ್ಷೆ ಬರೀತಾಯಿದಾರೆ.

ಬೇರೆ ಊರಿಗ್ ಹೋಗ್ಬೇಕು ಅನ್ನೋರ್ಗೆನ್ ಈ ವೆವಸ್ಥೆ ಅನ್ನು ಉಪಯೋಗಿಸುತ್ತಾರೆ.

ನೀಟಾಗಿ ಕಾಣ್ತಾಯಿದೆ ಸೊ ಸ್ವಛತವನ್ನು ನಾವ್ ಕಾಪಾಡಬೇಕು ಬಸ್ ಸ್ಟಾಂಡಲ್ಲಿ ಹೋದಾಗ --

ನಮಗೆ ಒಳ್ಳೆ ತರವಾದ ಅಹುದೆಗಲ್ ಸಿಗುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದು.